ಈವಾಗ ಅವ್ಳು ಫೋನ್ ಪೇ ಗೂಗಲ್ ಪೇ ಅಕೌಂಟ್ಸ್ ನಲ್ಲಿ ಪೇ ಮಾಡೋಕ್ಕೆ ಕಲ್ತ್ ಬಿಟ್ವಲ್ಲೇ ಈಗೆಲ್ಲ ಅವ್ಳದೇ ಖರ್ಚು ಇದಕ್ಕಿಂತ ಮುಂಚೆ ಅವ್ಳು ದುಡ್ಡ್ ನ ಕೈ ನಲ್ಲೆ ಇಟ್ಟ್ಕೊಂಡೋ ಓಡಾಡ್ತಿತ್ಳು.

ಫ್ಯಾಮಿಲಿ ಅಣ್ಣನೂ ಏರ್ ಫೋರ್ಸ್ ಅಲ್ಲೇ ಕೆಲ್ಸ ಮಾಡತವ್ರೆ ಅವರು ಒಳ್ಳೆ ಸಂಪಾದನೆನೂ ಮಾಡ್ತಾ ಇದ್ದಾರೆ ನನ್ ತಂಗಿ ಅವ್ರಿಂದೆನೆ ಏರ್ ಫೋರ್ಸ್ ಬಗ್ಗೆ ಜಾಸ್ತಿ ತಿಳ್ಕೊತಾನೂ ಇದ್ದಾಳೆ.

''ನನಗೆ ಮಾವಿನ ಹಣ್ಣು''''ಅಂದ್ರೆ ಇಷ್ಟನೇ ಇಲ್ಲಾ ಆದರೆ ನನಗೆ ಕಲ್ಲಂಗಡಿ ಅಂದ್ರೆ ತುಂಬ ಇಷ್ಟ ಈವಾಗ ಕಲ್ಲಂಗಡಿ ಬೆಲೆ ತುಂಬ ಏರಿದೆ.''

ಅವ್ನ್ ತುಂಬ ಚೆನ್ನಾಗಿ ಹಾಡ್ತಾನೆ ನನ್ ಫ್ರೆಂಡ್ ಕೀರ್ತನ ಅವ್ಳಣ್ಣದು ಮೊದಲನೆ ನೃತ್ಯ ಕಾರ್ಯಕ್ರಮ ಅಲ್ಲೇ ಮಾಡಿದ್ದು ಅಲ್ಲಿ ಆಂಟಿಕ್ ಕಲೆಕ್ಷನ್ಸ್ ತುಂಬಾ ಇದೆ.

ತಳದಲ್ಲೂ ಹಾಗು ನೀರಲ್ಲೂ ಗಲಾಜ್ಜ್ ಗಳು ನಮ್ ಸುರಕ್ಷೆಗೋಸ್ಕರ ಇಟ್ಟಿದ್ದಾರೆ.

ಇದು ತುಂಬ ಪ್ರಸಿದ್ಧವಾಗಿದ್ದು ಲೈಫ್ ಆಫ್ ಪೈ ಮತ್ತು ಲಯನ್ ಕಿಂಗ್ ಎಂಬ ಇಂಗ್ಲಿಷ್ ಸಿನಿಮಾ ದಿಂದ ಅದಿಕ್ಕೆ ಸ್ಮಾಲ್ ಮುಂಗೂಸ್ ಅಂತಾನೂ ಕರಿತಾರೆ.

ಇದು ಎನ್.ಐ. ಕಾಲೇಜು ಇದನ್ನ ಎನ್.ಐ. ಸೈನ್ಸ್ ಕಾಲೇಜ್ ಅಂತಾನೂ ಕರಿತಾರೆ ಮತ್ತೆ ಎನ್.ಐ. ಫಸ್ಟ್ ಗ್ರೇಡ್ ಕಾಲೇಜ್ ಅಂತಾನೂ ಕರಿತಾರೆ.